ಇರೊಕೆ ಚೆನ್ನಾಗಿರೊ ವಾತಾವರಣ ಅನ್ಸುತ್ತೆ ನನ್ಗೆ ಒಂತರ ಪೀಸ್ಫುಲ್ಲ್ ವಾತಾವರಣ.

ಇಲ್ಲ ಯಾವ್ದೊ ಒಂದು ಟ್ರಕ್ಕ್ ಪಾಸಾ ಗ್ತಿದೆ ಕಂಟೈನರ್ ಒಳಗಡೆ.

ಯಾಕಂದ್ರ ಮೈನ್ ಬಿಲ್ಡಿಂಗಲ್ಲಿ ಏನೊ ಬರ್ದಿದೆ ತೆಲುಗು ಅರ್ತಾಗಲ್ಲ ಬಟ್ ಮರ ಗಿಡ ಎಲ್ಲ ಇದೆ ಚೆನ್ನಾಗಿದೆ.

ಇದು ಒಂದು ಹೈವೆ ಮೇಲೆ ಆಟೊ ನಿಂತಿರೊ ತರ ಇದೆ ಮೋಸ್ಟ್ಲಿ ಐ ತಿಂಕ್ ಇದು ಪಾರ್ಕಿಂಗಲ್ಲಿ ಆಟೊ ಸ್ಟ್ಯಾಂಡ್ ಆಗಿರ್ಬಹುದು.

ಐ ತಿಂಕ್ ಇದು ಡ್ಯಾಮಿನ ನೀರು ಹೋಗ್ತಿರುದು ಅನ್ಸುತ್ತೆ.

ಐ ತಿಂಕ್ ಇದೊಂದು ಪಾರ್ಕ್ ಅನ್ಸುತ್ತೆ ಯಾಕಂದ್ರೆ ಹುಡುಗ್ರೆಲ್ಲ ಆಟ ಆಡ್ತಿದಾರೆ ಹಿಂದೆ ಬ್ಯಾಗ್ ಗ್ರೌಂಡ್ ಎಲ್ಲ ಗ್ರೀನರಿ ಇದೆ .

ಬಟ್ ಇಲ್ಲಿ ಹುಡುಗುರು ಆಟ ಆಡುದ್ದ್ ತರದೇನು ಕಾಣ್ತಿಲ್ಲ ಬಟ್ ಇದು ಮೋಸ್ಟ್ಲಿ ಪಾರ್ಕ್ ಇರ್ಬಹುದಂತ ನನ್ನ್ ಫೀಲಿಂಗ್ .

ಬೇಕಂದ್ರೆ ಇಲ್ಲಿ ಟೋಯ್ಸ್ ಎಲ್ಲ ಆಟಾಡಾಕೆ ಹುಡುಗ್ರಿಗೆ ಚೆನ್ನಾಗಿದೆ.

ಇದು ಬೆಳಗಾವಿ ಮಹಾನಗರ ಪಾಲಿಕೆ ಅಂತ ಇದೆ ಇದ್ರ ಮೇಲೆ .

ಯಾವುದಾ ಫ್ಯಾಕ್ಟ್ರಿ ತರ ಪೈಪ್ ಲೈನ್ ಎಲ್ಲ ಕಾಣ್ತಿದೆ ತಾನೆ ಫ್ಯಾಕ್ಟ್ರಿ ತರ ಪಕ್ಕ ಕಾಣ್ತಿದೆ .

ಬಟ್ ಇಲ್ಲಿ ಕಾಣಿಸ್ತಿರುವ ಮೆಶೀನ್ ಏನುಂತ ಅರ್ತ ಆಗ್ತಿಲ್ಲ ನನ್ನ್ ಪ್ರಕಾರ ಇದೊಂದು ಕ್ರೇನ್ ಇರ್ಬಹುದು ಈ ವಿಲೇಜ್ ಅಲ್ಲು ಚನ್ನಾಗ್ ಇದೆ ಎಲ್ಲ ಫುಲ್ಲ್ ವೆದರ್ ಗ್ರೀನರಿ ತರ.

ಇಲ್ಲಿ ಲೈಕ್ ಮನಿ ಎಕ್ಸ್ಚೇಂಜ್ ಆಗಿರ್ಬಹುದು ‌ಲೋನ್ ತಗೊಳ್ಳೊದಾಗಿರ್ಬಹುದು --

ಎಲ್ಲಪ್ಪಒಮ್ದು ಫುಲ್ಲ್ ಗ್ರಾಸ್ ಇರೋತರ ನಿಲ್ಸಿದೆ ಇದು ಏನಪ್ಪ ವಿಷಯ ಅಂದ್ರೆ ಸೇಮ್ ಕಂಪನಿ ಕಾರ್ ಮೂರು ಟೊಯೋಟ .

ಮತ್ತ್ ಮುರು ಎಲ್ಲೊ ಬೋರ್ಡ್ ಗಾಡಿಗಳೆ .

ಸನ್ಸೆಟ್ ಚೆನ್ನಾಗಿದೆ ಹಿಂದೆ ಇದೆಲ್ಲ ಒಂದು ಸ್ಟೇಡಿಯಮ್ ತರ ಇದೆ .

ಐ ತಿಂಕ್ ಇದು ಒಂದು ಬ್ಯಾಂಕ್ ತರ ಇರಬಹುದು ಯಾಕಂದ್ರೆ ಇಲ್ಲಿ --

ಇದು ಒಂದು ಕೋಟೆ ಕೋಟೆ ನೋಡೊದು ಚೆನ್ನಾಗಿರುತ್ತೆ ಬಟ್ ಇದು ನಮ್ಗೆ ಹಿಂದಿನ ರಾಜ ಮಹಾರಾಜರುಗಳು --

ಇದು ಬಸ್ಸ್ ಸ್ಟ್ಯಾಂಡ್ ಬಸ್ಸ್ ಸ್ಟ್ಯಾಂಡ್ ಅಂದ್ರೆ ಜನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರೇನ್ಸ್ಪೋರ್ಟ್ ಮಾಡೋಕೆ --

ಬಟ್ ಇದು ಕೆ.ಎಸ್ಸ್.ಆರ್.ಟಿ.ಸಿ. ಬಸ್ಸ್ ಸ್ಟ್ಯಾಂಡ್ ಇದು ಇರೋದು ಮೋಸ್ಟ್ಲಿ ಬಳ್ಳಾರಿಯಲ್ಲಿ ಐ ತಿಂಕ್ ಈ ಪ್ಲೇಸ್ ನೋಡಿದೀನಿ ಅನ್ಸುತ್ತೆ ನಾನ್ .

ಸ್ವೀಟ್ ಕಾರ ಈ ತರ ಎಲ್ಲ ಮಿಕ್ಕಿದ್ ಐಟಮ್ ಸಿಗುತ್ತೆ ಐಸ್ ಮತ್ತೆ --

ಈ ತರ ಕ್ಯಾಡ್ ಮತ್ತೆ ಇತ್ಯಾದಿ ಸಾಫ್ಟ್ವೇರ್ ಗಳು ಕಲಿಯೋದು ಇಂಟ್ರೆಸ್ಟ್ ಇರುತ್ತಲ್ಲ ಇಲ್ಲಿ ಕಲಿಬಹುದು .

ಇದ್ರ್ ಹಿಂದೆ ಅಶೋಕ ಚಕ್ರನು ಇದೆ ಮುಂದೆ ಎಲ್ಲ ಚೆನ್ನಾಗಿದೆ ಪೈಟಿಂಗ್ ಮತ್ತೆ ಇದು --

ಅಲ್ಲಿ ಪಾರ್ಕಿಂಗ್ ಸಿಂಬಲ್ ಬೇರೆ ಇದೆ ಅಲ್ಲಿ ಫ್ರೂಟ್ಸ್ ಶಾಪ್ ಇದೆ.

ಇದು ಒಂತರ ಪೇಪರ್ ಕಟ್ಟಿಂಗ್ ಪೇಪರ್ ಕಟ್ಟಿಂಗ್ ಅಲ್ಲಿ ಬೋಕ್ಸ್ ಮತ್ತೆ --

ಒಂತರ ಚಿ ಚಿಕ್ಕ್ ಕೋಯಿನ್ಸ್ ಆತರ ಸೇವ್ ಮಾಡ್ಬಹುದು ಇದು ಪೇಪರ್ ತರ ಒಂದು ಡಿಸೈನ್ ಚೆನ್ನಾಗಿ ಕಾಣ್ತಿದೆ.

ಕಾರಿದೆ ಒಲ್ಡ್ ಮೋಡೆಲ್ ಕಾರ್ ಒಂದು ಬೈಕ್ ಇದೆ ಆ ಕಡೆ ಒಂದು ಬೈಕ್ ಒಂದು ಟ್ರಕ್ ಇದೆ.

ಐ ತಿಂಕ್ ಇದು ಮೋಸ್ಟ್ಲಿ ಕೆರೆ ಇರ್ಬಹುದು ಇಲ್ಲ ಡ್ಯಾಮ್ ಇರ್ಬಹುದು ಬಟ್ ನನಗ್ ಆ ಪ್ರೋಪರ್ ಆಗ್ ಗೊತ್ತಾಗ್ತಿಲ್ಲ ಯಾಕಂದ್ರ ಕೆರೆ--

ಇದು ಒಂದ್ ಶಿಪ್ ತರ ಭಾವಿಸ್ತಿದೇನೆ ಮತ್ತೆ ಏರೊನೋಟಿಕ್ ಇಂಜಿನಿಯರಿಂಗ್ ಅಲ್ಲಿ ಯೂಸ್ ಮಾಡ್ಬಹುದು ಅನ್ಸುತ್ತೆ .

ಬಟ್ ಇದ್ರಲ್ಲಿ ಇನ್ಫೊರ್ಮೇಷನ್ನ್ ರಿಸಿವ್ ಮಾಡೊ --

ಬಟ್ ಬಲೂನ್ಸ್ ಎಲ್ಲ ಕಟ್ಟಿ ಡೆಕೊರೇಷನ್ ಎಲ್ಲ ಕ್ಲಿನ್ ಆಗಿ ಮಾಡಿದಾರೆ.

ಪ್ರತಿಯೊಬ್ಬ್ ಚಿಕ್ಕ್ ಹುಡುಗುರು ಡ್ಯಾನ್ಸ್ ಮಾಡ್ತಿರೋದು --

ಇದರಲ್ಲಿ ಪಾನ್ ಶಾಪ್ ಒಂದಿದೆ.

ಇದು ಒಂದು ಕಾಡಲ್ಲಿ ಮರ ಬೆಳ್ಸಿದ್ ತರ ಇದೆ ತೋಟ ತೋಟಥರ ಇದೆ ಇಲ್ಲಿ.

ಮೇಲೆ ಸ್ಕೈ ಎಲ್ಲ ಕಾಣ್ತಿದೆ ಅಲ್ಲಿ ಕೆರೆ ಎಲ್ಲ ಇದೆ.